ಕಾರ್ಯಕ್ರಮಕ್ಕಾಗಿ ಸಿದ್ಧಗೊಂಡಿರುವ ವೇದಿಕೆಯು ನವ ವಧುವಿನಂತೆ ಅಲಂಕಾರಗೊಂಡು ಅತಿಥಿಗಳನ್ನು ಸ್ವಾಗತಿಸಲು ಕಾಯುತ್ತಾ--

ಬಂಡೆ ಕಲ್ಲುಗಳ ಮಧ್ಯದಿಂದ ಹರಿಯುತ್ತಿರುವ ಈ ಜಲಪಾತವು ಹಲವು ಪ್ರವಾಸಿಗಲನ್ನು ಕೈಬೀಸಿ ಮೋಜು-ಮಸ್ತಿಗೆ ಆಹ್ವಾನಿಸುತ್ತಿದೆ.

ಇಲ್ಲಿ ಎಲ್ಲಾ ಬಗೆಯ ಅ ಮನೆ ಅಲಂಕಾರಿಕ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ.

ಗಡಿಯಾರ ಕಂಬವು ವಿದ್ಯುತ್ ದೀಪಗಳ ಅಲಂಕಾರದಿಂದ ವಿಜೃಂಭಿಸುತ್ತಿದೆ.